ಸೀಮಾ ಎಲ್ಲಿದ್ದೀರಿ? ನಾನು Udupi ಯಲ್ಲಿ ಇದ್ದೇನೆ ನೀವ್ ಎಲ್ಲಿದ್ದೀರಿ? ಹ ನಾ ಅದಿನಿ ಮತ್ತೆ ನೋಡ್ಲಿಕ್ಕೆ ಇಲ್ಲ ಮರ್ರೆ? ಹ ನೀವುಸ ಮಾರ್ರೆ ತುಂಬ ದಿವಸ ಆಯ್ತು ಎಲ್ಲಿ ಎಲ್ಲಿ ಹೋಗಿದ್ರಿ? ಹೌದಾ ಹಾ ನಾನು ಇಲ್ಲೇ ಅದೇ duty ಯಲ್ಲಿ ಇದ್ದೆ ಸ್ವಲ್ಪ busy ಇದ್ದೆ.

ಹಾ ಕೆಲಸ ಎಲ್ಲ ಆಗ್ತ ಉಂಟು ಎಲ್ಲಿ work ನಿಮ್ದೀಗ? ನಂದು Udupi . Udupi ಯಲ್ಲಿಯಾ ಯಾವ್ದ್ರಲ್ಲಿ ಈಗ work ಮಾಡುದು ಈಗ ನೀವು bank ಅಲ್ಲಿ ಇದ್ರಲ್ಲ? ಹೌದು ಈಗ ಅದ್ರಲ್ಲೇ ಇದ್ದೇನೆ.

ಇದು ಕೆಲ್ಸ ಮಾಡಿ ಮಾಡಿ ಹೀಗೆ ತುಂಬ ಸುಸ್ತಾಗಿದೆ so ಎಲ್ಲಾದ್ರೂ ಹೋಗ್ಬೇಕಂತ plan ಮಾಡ್ತಾ ಇದ್ದೇವೆ. ಹೌದಾ

ಎಲ್ಲೆಲ್ಲಿ plan ಮಾಡಿದ್ದೀರಾ trip ಗಾ ಹೇಗೆ one day trip ಆ two day trip ಆ? ಹಾ ಹ ನೋಡ್ಬೇಕು ಸರೀ plan ಮಾಡ್ಲಿಲ್ಲ ಅಹ್ one one day ಅಂತ ಅನ್ಕೊಂಡಿದ್ದೇವೆ ಒಂದಿವಸ ಹೋಗುದಂತ ಹಾಗೆ place ಎಲ್ಲಾ ಜಾಗ ಎಲ್ಲಾ ಹುಡುಕ್ತಿದ್ದೇವೆ ಎಲ್ಲಿ ಹೇಗೆ ಅಂತ. ಓ ಹೋ ಹೌದಾ ಯಾವ್ ಕಡೆ ಯಾವ್ ಕಡೆ ಹೋಗ್ತಿದ್ರಿ beach side ಆ ಅಥವಾ ನಿಮ್ಮ ಆ ಕಡೆ ಹೋಗುದಾ ಅಂದ್ರೆ Beach beach side Beach side beach side.

College ಅವರೊಟ್ಟಿಗಾ office ಅವರೊಟ್ಟಿಗಾ ಹೋಗುದು. ಅಹ್ office ಅವರೊಟ್ಟಿಗೆ Office ಅವರೊಟ್ಟಿಗಾ ಹೋಗುದು okay .

ಹಾಗಾದ್ರೆ ಗಮ್ಮತಿದೆ ಹಾಗಾದ್ರೆ trip ಎಲ್ಲಾ. ಗಮ್ಮತಿದೆ ಗಮ್ಮತಿದೆ full ಗಮ್ಮತುಂಟು ಈಗ next ಬರುವ ವಾರ ನೋಡುದು ಹೋಗುದಂತ ಆ ಎಲ್ಲಾ ಕೆಲವು place ಎಲ್ಲಾ select ಮಾಡಿಟ್ಟಿದ್ದೇವೆ ಅಲ್ಲಿ ಹೋಗುದಂತ

ಹೌದಾ ಹಾಗಾದ್ರೆ ಯಾವ್ದುದ್ರಲ್ಲಿ two wheeler ಆ ಅಥವಾ ನಿಮ್ಮದು ಅದೇ ಮಾಡ್ಕೊಂಡು ಹೋಗುದಾ. ನಾವು car car ಅಲ್ಲಿ ಹೋಗುದು.

ಹಂಗೆ ಹಂಗೆ place ಯಾವ್ದು beach ಅಲ್ಲಿ. ನಾವು Murdeshwara ಹೋಗುದಂತ ಇದ್ದೇವೆ ಮುರ್ಡೇಶ್ವರ.

So ಅಲ್ಲಿ ಅಲ್ಲಿಗೆ ಮೊದ್ಲು ಅದೊಂದು ಹೇ Murdeshwara ಕ್ಕೆ train ಅಲ್ಲಿ ಹೋಗಿ ಅಲ್ಲ. ಅಲ್ಲಾ ಮತ್ತೆ ಬೇರೆ ಕಡೆ ಎಲ್ಲಾ ಹೋಗ್ಬೇಕಲ್ಲಾ ಹಾಗಾಗಿ Murdeshwara car ಯೇ ನಾವು fix ಮಾಡಿದ್ದೇವೆ. ಹ್ಮ್ okay okay okay ಹಾಗಾದ್ರೆ ಹೋಗಿ ಬರ್ಬೋದು. ಹ ಹೌದು ಒಂದು ಒಂದೇ ಮುರುಡೇಶ್ವರಕ್ಕೆ ಒಂದಿವಸದಲ್ಲಿ ಹೋಗಿ ಬರ್ಬೋದು ಅದು ಏನು ಅಷ್ಟು ಕಷ್ಟ ಆಗುದಿಲ್ಲಾ ನಿಮ್ದದು ಏನು plan ಇಲ್ವಾ. ಕಯ್ಲಿ ಕಾಸಿಲ್ಲಾ ಮರ್ರೆ ತೀರ್ಗ್ಲಿಕ್ಕೆ ಎಲ್ಲಿ ಹೋಗುದು. ಹೌದ ಮರ್ರೆ ನೀವ್ ಹೀಗೆ ಹೇಳಿದ್ರೆ ಹೇಗೆ ಕಾಸಿಲ್ಲಾ ಅಂತಾ. ಅದೇ ಹ್ಮ್ salary ಯೆಲ್ಲಾ hold ಆಗಿದೆ. ಸ್ವಲ್ಪ ಉಳಿತಾಯ ಮಾಡ್ಬೇಕಲ್ಲಾ.

ಆಯ್ತಾಯ್ತು ನಿಮ್ ಜೊತೆ ಬರ್ತೇನೆ. ನೋಡುವ okay okay ಒಂದ್ ನಿಮಿಷ call ಬರ್ತಾ ಉಂಟು ಮತ್~ ನಿಮ್ಗೆ call ಮಾಡ್ತೆ ಆಯ್ತಾ. Okay okay ಆಯ್ತ್ ಆಯ್ತ್ ಹಾ.

ಈಗಿನ್ hello , ವಾತಾವರಣ ಎಷ್ಟ್ change ಆಗ್ಬಿಟ್ಟೆತಲ್ಲಾ ಈಗಿಂದೆಲ್ಲಾ, ಈ ವಾತಾವರಣದ ಬಗ್ಗೆ ಕುರಿತ್ ನಾ ಒಂದಿಷ್ಟ್ ನಿಮ್ಗ ಹೇಳಾಕುಂತೇನಿ. ಮೊದ್ಲೆಲ್ಲಾ ಬಿಸಿಲ ಇದ್ದಾಗ ಬಿಸಿಲ ಬರ್ತಿತ್ತು, ಮಳಿ ಇದ್ದಾಗ ಮಳಿ ಬರ್ತಿತ್ತು, ಚಳಿ ಇದ್ದಾಗ ಚಳಿ ಇರ್ತಿತ್ತು. ಈ ಕಡೆ ಅಂತು ಇತ್ತಿತ್ಲ್ಯಾಗ ಅಂತು ಬಾಳ change ಆಗಾಕತ್ತೈತಿ ವಾತಾವರಣ ಎಲ್ಲಾ, ಮಳಿ ಬಂದಾಗ ಚಳಿ ಇರ್ತೇತಿ ಚಳಿ ಮಳಿ ಇದ್ದಾಗ ಬಿಸಿಲ ಬರ್ತೇತಿ. ಏನೆನೋ ಯಾವ್ಯಾವ time ಗ್ ಏನೇನೊ ಆದಂಗ್ ಆಕ್ಕೆತಿ ವಟ್ಟ್. ಈ climate ಗ್ ಅಂತು ಮೈ ಕೈ ಎಲ್ಲಾ ಒಡ್ದು ಹಾಳಾಗಿ ಹೊಂಟ್ ಬಿಟ್ಟಾವ ಅಷ್ಟ ತ್ರಾಸ ಆಗಾಕುಂತ್ತೆತಿ, ಕಾಲ ಉರದ ಮುಖಾ ಕಪ್ಪ್ ಆಗಾಕ ಕುಂತೇತಿ ಜನರಿಗ ಅಸ್ತವ್ಯಸ್ತ ಆಗಕುಂತೇತಿ. ಆರಾಮ ಇಲ್ಲದಂಗ್ ಆಗವಂತೇತಿ ಹುಡುಗುರದ exam ಪರೀಕ್ಷೆ ಚಾಲು ಆಗಿದಾವ್ ಈಗ ಓದ್ಕೊಬೇಕ್ ಅಂದ್ರ ತಂಡಿಗ ಏಳುಲದ್ದಂಗ ಆಗವಂತೇತಿ. ಏನೇನೊ ಹವಾ ವಾತಾವರಣ ಎಲ್ಲಾ change ಆಗಾಕ್ ಕುಂತಬಿಟ್ಟೇತಿ ಈಗ ಎಲ್ಲಾ, ಎಷ್ಟ್ ಪರಿಸರ ವಾತಾವರಣ ಅದ್ಲು ಬದ್ಲು ಆದಂಗಾಗಿ ಎಲ್ಲೆಲ್ಲೋ ನೀರಿನ ಸಮಸ್ಯೆ, ಬೇಳೆಗಳ ಸಮಸ್ಯೆಯಾಗಾಕುಂತೇತಿ, ಕಾಯಿಪಲ್ಲೆಗಳ ಸರಿ ಇಲ್ಲ ಎಲ್ಲಾ ತುಟ್ಟಿ ಕಾಲ ಹೊಂಟೇಬಿಟ್ಟೆತಿ ಇವಾಗ, ಏನ್ ತೊಗೊಂಡ್ ಹೋದ್ರು ದುಬಾರಿ ಖರ್ಚು.

ದುಡುಯುದು ಕಡಿಮಿ ತಿನ್ನಣ್ಣುದು ಖರ್ಚ ಜಾಸ್ತಿ, ವಾತಾವರಣದ ಮೇಲೆ ವಿಕೋಪಕ್ ಹೊಂಟಬಿಟ್ಟೇತಿಗೇಲ್ಲಾ ಎಷ್ಟ ತ್ರಾಸ್ ಆಗಾಂತೇತಿ ಬಿಸಲ ಅಂದ್ರ ಬಿಸಲ ಇರತೇತಿ ಇವಾಗ ಎಳನೀರು ಕುಡದರು ಸಮಾದಾನ ಇಲ್ಲಾ.

ಆ ತರಾ ಆಗಕುಂತೇತಿ ನೋಡ್ರಿ ಇವಾಗ್ ಎಲ್ಲಾ ಇಂತಾ ಬಿಸಿಲಿಗ್ ಎನ್ ಮಾಡಬೇಕ್ ಅಂತ ಗೊತ್ತಾಗವಲ್ದು ಅಷ್ಟ ತ್ರಾಸ ಆಗಾಕುಂತೇತಿ ಎಲ್ಲಾ. ಈಗಿನ ವಾತಾವರಣಕ್ ನೋಡಿದ್ರ ಮಳಿ ಚಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ವಟ್ಟ, ಈ ಪರಿಸರ ವಿಕೋಪದಿಂದಾ ಎಲ್ಲಾ ಜನರ ಮ್ಯಾಲೆ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದ್ ವಿಕೋಪಾ ಹೊಕ್ಕೇತಿ.

ಹೆಂಗ ಅಂತ ಗೊತ್ತಾಗವಲ್ದು ಹಿಂಗಾದ್ರ ಏನ್ ಮಾಡ್ಬೇಕ್ ಎಂತ ಏನು ತಿಳಿಯಲ್ದಂಗ ಆಗ್ಬಿಟ್ಟೆತಿ ಎಷ್ಟ್ ತ್ರಾಸ್ ಜನರಿಗೇ ನೀರಿನ ಸಮಸ್ಯೆ ಇಲ್ಲಾ ಮಳಿ ಸರಿಯಾಗಿ ಬರ್ತಿಲ್ಲ. ಮಳಿಯಾದ್ರ ಬೆಳೆ ಹಾನಿ ಆಕ್ಕೆತಿ ಅಂತಾ time ದಾಗ ಬರತೇತಿ ಮಳಿ ಎಲ್ಲಾ ವಾತಾವರಣದ ಮೇಲೆ ಜನರ ಜೀವನಾ ಅವಲಂಬಿತವಾಗಿರತೇತಿ ಇವಾಗ್ ಎಲ್ಲಾ ಅಂತಾದ್ ಈಗೆಲ್ಲಾ change ಆದಂಗ ಆಗ್ಬಿಟ್ಟೆತಿ ಇದ್. ಎಷ್ಟ್ ತ್ರಾಸ್ ಮನಿಶ್ಯಾನಿಗೆ ಒಂದೊಂದ್ಸರಿ ಪಡಸ್ಕೊಬೇಕಂದ್ರ ಇನ್ನೊಂದ ತ್ರಾಸ್ ತೊಗೊಳು ಹಂಗ ಆಗ್ಬಿಟ್ಟೆತಿ ಇವಾಗೆಲ್ಲಾ corona ಬಂದ್ ಹೋಗಿದ್ ಅಂತು ಎಲ್ಲಾ ದುಬಾರಿ ಆಗೇತಿ.

ಬಾಳ ವಿಚಿತ್ರ ಹೊಂಟ ಬಿಟ್ಟೇತಿ ಜೀವನದ time ಎಲ್ಲಾ ಕುಡೆ may ದಾಗ ಎಲ್ಲಾ ಚೊಲೋ ಬಿಸಿಲ ಬರ್ತಿತ್ತು, ಫೆಬ್ರವರಿ ಒಳಗ್ ಬಿಸಿಲ್ ಬರ್ತಿತ್ತು. ಇವಾಗಿವಾಗ ಮೂಡ ಗಾಳಿ ಚಾಲೂ ಅಗಕುಂತೇತಿ ಎಲ್ಲಿ ಯೇನ ಅಂತ ಗೊತ್ತಾಗವಲ್ದು ಅಷ್ಟ್ ತ್ರಾಸ್ ಆಗಂತೆತಿ ಈಗ time. ಹಿಂಗಾದ್ರ ಮಳಿ ಬೆಳಿ ಬಿಸಿಲು ಎಲ್ಲಾ ಅಸ್ತ ವ್ಯಸ್ತ ಆಕ್ಕೊಂತ ಹೊಂಟೇತಿ ಏನ ಮಾಡ್ಬೇಕ್ ಅಂತ ತಿಳಿಯುದಿಲ್ಲ ಮುಂದಿನ ಪೀಳಿಗೆಗೆ ಅವ್ರಿಗೇ ಹೆಂಗೆ ಅವ್ರಿಗೇನು ಅನ್ನೂ ಹಂಗ ಆಕ್ಕೆತಿ ಏನಂತ ಗೊತ್ತಾಗವಲ್ದು. ಇದ್ ಯಾವಾಗ್ ಸರಿ ಹೊಕ್ಕೇತೋ ನಮ್ಮ ಕಾಲ ಎಲ್ಲ ಜನರ ಜೀವನಾ ಯಾವಾಗ ಸರಿ ಹೋಗ್ತೇತೋ, ಅಂತ ಕಾಯುದಾ ಆ ದೇವ್ರನ್ನ ಬೇಡ್ಕೋಳುದ ಆಗೇತಿ ಈಗಿಂದೆಲ್ಲಾ,

ಹಿಂಗಾದ್ರೆ ಮುಂದಿನ ಜೀವನ ಭವಿಷ್ಯ ಎಲ್ಲಾ ತೊಂದ್ರೆ ಆಕ್ಕೆತಿ ಎಲ್ಲಾ ದುಬಾರಿ ಮಟ್ಟಕ್ ಹೊಂಟೇತಿ ಯಾವದಕ್ ಎಲ್ಲಿ ಹೆಂಗ ಪರಿಸ್ಥಿತಿ ಅವಲಂಬಿತವಾಗಿರಬೇಕನ್ನೊದ ಗೊತ್ತಾಗವಲ್ದು ಜನರ ಜೀವನಕ್ಕ. ನಮಗೂ ಎಷ್ಟೋ ದಿನಾ ಹೆಂಗೋ ಅಂತ ಅನ್ಕೊಂಡ ಏನೇನೊ changes ಆಗಿರತೈತಿ ಜೀವನದಾಗ ಈ ಪರಿಸರದಿಂದ ವಾತಾವರಣದಿಂದ.

ದುಡಿಬೇಕಂತ ಮನಿಶ್ಯಾರ ಇದ್ರ ವಯ್ಯಸ್ಸಾದವರ ಇರ್ತಾರ ಸಣ್ಣ ಮಕ್ಳ ಇರ್ತವು ಅರಾಮಿದ್ದ ಮಕ್ಕಳಿಗೆಲ್ಲ ಶೀತ ನೆಗಡಿ ಜ್ವರಾ ಕೆಮ್ಮು ಅಂತ ಬರವುಂತೇತಿ.

ಹೆಂಗೆಂಗ ಅಕ್ಕೆತೋ, ಏನೋ ಮುಂದಿನ ದಿನಗಳ್ ಹೇಗ ಬರ್ತವೋ. ಈಗಿನ ದಿನಗಳನ್ನ ಹೆಂಗ ದಾಟಬೇಕೋ, ಈಗಿನ ಜನ್ಮ ಮಕ್ಳಿಗೆ ಈಗಿನ ಪೀಳಿಗೆ ಮಕ್ಳಿಗೆ ಹೆಂಗ ಅವ್ರ ಮನಸಲ್ಲಿ ಸ್ಥಿರ ದಟ್ಟತನಾ ತುಂಬೇಕ, ಅದ ಒಂದ ವಿಕೋಪ ಆದಂಗ ಆಗ್ಬಿಟ್ಟೆತಿ ಈಗಿನ ಪರಿಸ್ಥಿತಿಗೆ ಎಲ್ಲಾ ಕೂಡಿ.

Hello ಹನ್ಮಂತ ಹೆಂಗಿದಿರಾ?

ಎಲ್ಲ್ ನಿಮ್ಮ್ ಊರಾಗ್ ಬಾಳ್ ಬಿಸ್ಲ್ ಇರ್ಬೇಕಲ್ರಿ.

ಏನ್ ನಾಸ್ಟಾ ಆದ್ರೂ ಮಾಡಿದ್ರೋ ಇಲ್ಲೋ.

ನಾಸ್ಟಾ ಆಗೇತ್ರೀ ನಾಸ್ಟಾ ಅಂದ ತಕ್ಷಣ ಇವಾಗ ಬಿಸಲ್ ಇದ್ದ ಸಲುವಾಗ juice ತೂಗೋಂಡ್ಬಂದೇವಿ juice ಕುಡಿತಾ ಇದ್ದೇವ್ ರೀ.

ಹೌದ್ರಿ ಹಾ ಹಾ ಆ ಈಗ್ ಮತ್ತ್ ನಿಮಗೂ ಅಲ್ಲೆ ಬೇಸ್ಗಿ ರಜೆ ಶುರುವಾಗಿರ್ಬೇಕಲ್ಲ ಶಾಲೆ ಒಳ್ಗೆಲ್ಲ. ಹಾ ಬೇಸ್ಗೆ ರಜೆ ಶುರು ಶುರುವಾಗಿದೆ ಅಲ್ರೀ ರಜೆ ಕೊಟ್ಟಿದ್ದಾರೀ.

ಹಾ ಬೇಸ್ಗೆ ರಜೆ ಇದ ಶಾಲಿ ಚಾಲು ಇದ್ರ ಅದು ಒಂದ್ ಮಾತ ಬೇರೆ ನೋಡ್ರಿ ಎಲ್ಲಾ time to time ಆಗ್ತೇತಿ.

ಎಲ್ಲಾ ಹಾ ಈಗ ಶಾಲಿ~ ಶಾಲಿ ರಜಾ ಕೊಟ್ಟ್ಕೂಡ್ಲೇ ಸಲ್ಪ ಎಲ್ಲಾ ಹೆಚ್ಚು ಕಡ್ಮಿ ಆಕೋತ್ತ ಹೋಗ್ತದ್ ಅಲ್ರೀ ಎಲ್ಲಾ timings . ಈಗ್ ನೋಡ್ರಿ ನಮ್ ಕಡೆ ಶಾಲಿ ಚಾಲು ಇರ್ತಾವ್ ಬಿಡ್ರಿ ಎಲ್ರೂ friends ಸಂಗಟ ಎಲ್ರೂ ನಕ್ಕೊಂತ ಇರ್ತೇವ್ ಅವ್ರ್ ಎಲ್ರೂ meet ಆಕೋನ್ತ್ರೆ daily class ಗುಳ್ ಮಜಾ ಮಾಡಕುಂತಾ ಎಲ್ಲರ್ ಜೊತೆ. ಹಾ ಅಂದ್ರು ಏನ್ ಅಂದ್ರು ಅದ ಶಾಲಿದ ಅದು ಒಂದ್ ಮಜಾನ ಬೇರೆ ಇರ್ತೇತ್ ಅಲ್ರೀ.

ಹಾ ಅಂದಂಗ ನಿಮ್ದ್ ಯಾವ್ ಶಾಲಿ ರೀ ? ನಂದ್ ಸರ್ಕಾರಿ ಪ್ರೌಡಶಾಲೆ ಚಿತ್ತಾಪುರ್ ಅಂತ್ಹೇಳೇರ.

ನಮ್ ದೋಸ್ತರ್ ತಂದಿಲ್ ಅಂದ್ರೆ ಯಾರರ ತಾಟ್ ತೋಂಬಂದಿಲ್ಲಂದ್ರೆ ಒಂದೆಂಗಳಲ್ಲಿ ಮೂರ್ ಮೂರ್ ಜನ ಕುಂತ್ ಊಟ ಮಾಡ್ಕೊಂತ್ತಾರೆ ಮಾಡ್ತಿದ್ವಿ. ಓಹೋ ಬಿಸಿ ಊಟ ಶಾಲಿ ಒಳ್ಗ ಹೌದಲ್ರೀ. ಹ್ಮ್ ಬಿಸಿ ಊಟ ಸಾ~ normal ನಾವು ಯಾರನ ಬುತ್ತಿ ಗಿತ್ತಿ ತೂಗೋಂಬಂದ್ರಂದ್ರ ಅಲ್ಲೇ teacher ಗುಳ್ ಸಂಗಾಟ ಎಲ್ರೂ ಸಂಗಾಟ sir ಸಂಗಾಟ ಸಂತೋಷದಿಂದ . ಹಾ ಅದ್ ಆ ಅದ್ ಶಾಲಿದ್ ಮಜಾನ ಬೇರೆ ಬರ್ತೇತ್ ಬಿಡ್ರಿ ಅದ್ full ಎಲ್ಲರೂ ಗೆಳೆಯಾರ್ ಗೆಳ್ತಿಯರ್ ಎಲ್ಲರೂ ಸೇರ್ಕೊಂಡ್ ಖುಷಿ ಪಡುದು. ಖುಷಿ ಇಂದಾ ಇರುದು ಅಂದ್ರ ಶಾಲ್ಯಾಗ छुट्टी ಕೊಟ್ಟಿದಾರ ಅವ್ರ್ ಊರ್ನಲ್ ಅವ್ರ್ ಇದ್ದಾರೆ ಹೇಗ್ ಇದ್ದಾರೋ ಪಾಪ ಹೆಂಗಿಲ್ಲ ಅಂತೇಳಿ ಅವ್ರ್ ನಮ್ಮ್ ಬಗ್ಗೆ ಯೋಚ್ನೆ ಮಾಡೋದ್ ನಾವ್ ಅವ್ರ ಬಗ್ಗೆ ಯೋಚ್ನೆ ಮಾಡ್ಕೊಂತ. ಹೌದ್ರಿ ಹಾ ಹಾ ಎಸ್ಟ್ period ಇರ್ತಿದ್ವ್ ರೀ ನಿಮ್ ಶಾಲೆ ಒಳ್ಗ ದೀವ್ಸಕ್ಕ. ಶಾಲ್ಯಾಗ ನಮ್ ಶ್ಯಾಲಾಗಂತೂ ಆರ್ period ಇರ್ತಿದ್ವ್ ರೀ. ಓ ಆರ್ period ಇರ್ತಿದ್ವ್ ಹಾ ಹಾ. ಅದ್ರಲ್ಲ್ ನಾವ್ full ಕೇಳುದಂದ್ರೆ ಒಂದ್ ಕನ್ನಡಾ ಕೇಳ್ತಿದ್ವ್ ರೀ ಒಂದ್ ವಿಜ್ಞಾನ ಇವೆರ್ಡೇ ಕೇಳ್ತಿದ್ವಿ ರೀ ಜಾಸ್ತಿ ರೀ.

ಯಾಕಂದ್ರ ನಕ್ಕೊಂತ ಇರ್ತಾರಲ್ವ ನಮ್ friends ಗಳು ನಾವೆಲ್ರು full ಸಂತೋಷದಿಂದ ಎಲ್ಲಾ class ಗಳು ಅಸ್ಟೇ ಕೇಳ್ಕೊಂಡ್ ಇರ್ತಿದ್ವಿರೀ group ಹೊರಗ್ ಒಡಾಕ್ start ಮಾಡ್ತಿದ್ದೆವು.

ಮಧ್ಯಾಹ್ನ ಮತ್ ಬಿಸಲ್ ಬಂತಂದ್ರ ಎಲ್ರೂ ಕಲ್ತು ನಮ್ ಊರಾಗ ಒಂದ್ ಬಾವಿ ಅಲ್ಲೋಗಿ. ಶಾಲಿ ಒಳ್ಗ ಮತ್ತೆಲ್ಲಾರು ಕೂಡ್ ಬಿಡೋದ.

ಅ ಬೀಡಾ ಆಡೋಣು ಖೊಕ್ಕ್ ಆಡೋಣು ಅಂತ್ ಹೇಳೋರು ಇವಾಗ್ ಯಾರು ಇಲ್ದನಂಗ್ ಸುಮ್ನ ಕುಂತಿನ್ ನೋಡ್ರಿ ತನ್ನಗ ಬಿಸಲ್ನಾಗ. ಅಂದ್ರು ಏನ ಅನ್ರಿ ಮತ್ತ ಈಗ ಸರ್ಕಾರಿ ಶಾಲಿದ್ ಗಮ್ಮತಾ ಬೇರೆ ಇರ್ತಿತ್ ಅಲ್ರೀ. ಸರ್ಕಾರಿ ಶಾಲೆ ಅಂದ್ರ ದೇವ್ರ ಇದ್ದಂಗ ಅಲ್ರೀ ಇವಾಗ್ ಐತೆಲ್ರಿ government ಶಾಲ್ದಾಗ ಕರ್ಕೊಂಡ ಹೋಗಾಕ್ bus ಬಂತಂದ್ರ ನಮ್ಮ್ ಸರ್ಕಾರಿ ಶಾಲ್ದಾಗ ನಾವ್ ಶಾಲೆಗೆ ಹೋಗ್ಲಿಲ್ಲಂದ್ರೆ headmaster ಏ ಕರ್ಯಾಕ್ ಬರ್ತಾನ್ ರೀ ನಮ್ಗ್ ರೀ ಬಾ ಪಾ ಶಾಲೆಗೆ ಅಂತೇಳ. ನೋಡ್ರಿ ಎಷ್ಟ್ ಇದನ್ ಇರ್ತೇತ್ ಅಲ್ರೀ ಅದ ಹಾ. Bus ಬಂತಂದ್ರ bus ಇನ್ನೂ ಆ ಹುಡ್ಗ್ ಬಂದಿಲ್ಲಂದ್ರ bus ನಿಂದ್ರಗ್ ಹೋಗ್ ಬಿಡ್ತೈತೆ ಆದ್ರ ನಮ್ಮ್ headmaster ಅವ್ರ ಹೊರಗ್ ಹೋಗ್ಯಾನ್ರೀ ಅಂತ ಅವ್ವ ಅಪ್ಪ ಹೇಳಿದ್ರೆ ಇಲ್ರೀ ಅವ್ನು ಬರತ್ತಾನೆ ಕೊಡ್ತೀನ್ ರೀ ವಿಚಾರ ಕೇಳ್ಕೊಂಡ್ ಹೋಗ್ತೇವ ಅಂತೇಳಿ ನಾಲ್ಕ್ ಜನದಾಗ್ . ನಾವ್ ಸರಿಯಾಗ್ ಓದ್ಲಿಲ್ಲ ಅಂದ್ರು ಪರ್ವಾಗಿಲ್ಲ ತಾಯ್ ತಂದೆ ಎಲ್ಲಾ ಹೊಗಳ್ತಾರ ಹುಡುಗ್ ಬಾಳ್ ಸರಿಯಾಗ್ ಅದಾನ್ ರೀ ಎಲ್ಲಾ ಓದ್ತಾನ್ ರೀ ಎಲ್ಲಾ ಮಾಡೋರ್ಗೆ ಶಾಲೆಗ್ ಕಳ್ಸಲ್ಲಲ್ರೀ ನೀವು ಅಂತ್ ಹೇಳಿ ಪ್ರೀತಿ ಇಂದ ವಿದ್ಯಾ ಬುದ್ದಿ ತೋರ್ಸ್ತಾರ್. ಹೌದ ಅದು ಶಾಲಿ ಪಾಟಿ ಚೀಲಾ ಪುಸ್ತಕ ಏನ್ರೀ ಅದ್ರ ಗಮ್ಮತ್ ಬ್ಯಾರೇ ಬರ್ತೈತಿ.

Headmaster ನಮ್ಗ ಬಾಳ್ ಖುಷಿ ಪಡ್ತಿದ್ರು ನಾವು ಏನೂ ಓದಿಲ್ರೀ ಪಾರ್ವಾಗಿಲ್ ಶಾಲೇಲ್ ಬಂದ ಹೊಡಿತಿದ್ರು ಖರೆ ಮನ್ಯಾಗ್ ಮಾತ್ರ ಕರ್ಕೊಂಬರುವಾಗ ಹುಡುಗ್ ಬಾಳ್ ಶಾಣ್ಯ ಅದಾನ್ ರೀ ಬಿಡ್ದೇ homework ಮಾಡ್ತಾನ್ ರೀ ಅಂತೇಳಿ ಕರ್ಕೊಂಡ್ಬರ್ತಿದ್ರಾ ನಮಗ್ ರೀ.

ನಾಕ್ ದಿನಾ ನನ್ನ್ friends ಯಾರರ ಶಾಲ್ಯಾಗ್ ಬಂದಿಲ್ಲ ಅಂದ್ರ ಎತ್ತಾಕೊಂಡ್ ನಾಕ್ ಜನಾ ಹೋಗಿ ಕೈ ಕಾಲ್ ಹಿಡದ್ ತೊಂಬರ್ತಿದ್ವಿ ಅವ್ನ್ ಬ್ಯಾಸಿಗ್ ಬಂದಾಗ್ ಶಾಲೆ. ಆದ್ರ city ಯಾಗ್ ಹಂಗ್ ಅಲ್ ಬಿಡ್ರಿ city ಯಾಗ್ ಏನೂ ಏನು ಕಿಮ್ಮತ್ತೇ ಇರುದಿಲ್ಲ. ಅದಿಕ್ಕೆ ನೋಡಾಕ್ ಅಂತ city ಚಂದ ದುಡ್ಕೊಂಡ್ ತಿನ್ನಾಕ ಹಳ್ಳಿ ಚಂದ್ ಅಂದಂಗ ನಮ್ ಹಳ್ಳಿ ಇದ್ರ ಆರಾಮ್ ಐತೀ ಇವಾಗ್ ಬೇಸಿಗ್ ಗಾಲ ಬಂತು ರಜೆ ಕೊಟ್ಟಿದ್ ಸಲಾಕ ನಮ್ friends ಜೊತಾಟಿ ನಾನ್ ನೀವೆಲ್ಲರೂ ಏನಿಲ್ವೋ. ಬಿಸಲ್ ಒಂದ್ ಕೆಟ್ಟ್ ಐತಿ thumbs up ಕುಡಿದು ಎಲ್ಲಾ ಕೂಡಿಯೋದು. ಆದ್ರೂ ಇಂತಾ ಬಿಸ್ಲಾಗನ ಮತ್ತ ಎಲ್ಲಾ ಮಾಡ್ತಾರಲ್ರೀ ನಿಮ್ದ್ school ವೇಳಾ ಎಲ್ಲಾ change ಮಾಡ್ತಾರಲ್ರೀ ಬಿಸ್ಲಿನ್ time ಗೆ. ಬಿಸ್ಲಿಗ್ time ಗೆಲ್ಲಾ change ಮಾಡ್ತಾರ್ ಇವಾಗ ಇವರ್ ಮನೀಗ್ ನಮ್ಗ ಎಲ್ಲಾ ರಜಾ ಕೊಟ್ರೀ ರಜಾ ಕೊಟ್ಟಿದ್ ತಕ್ಷಣ ಸುಮ್ನಿದ್ದೀರಿ ಆವಾಗ್ ಎಲ್ರೂ ಈವಾಗ ನಾವ್ ಎಲ್ರೂ ಹುಷಾರ್ ಆಗಿ friends ನ ಕಳ್ಕೋಬಾರ್ದ ಅಂತೇಳಿ. ನಮ್ friends ಹತ್ರ ಯಾರ್ಯಾರ್ number ಗುಳ್ ಅದಾವ ಸಣ್ಣು number ಗುಳ್ ಇದ್ದೋರ್ ಎಲ್ಲರೂ ಇರ್ರೀ group ನ್ಯಾಗ್ ಹಾಕೊಂಡ್ ಒಂದ್ group ಮಾಡ್ಕೊಂಡಿವ್ ಒಂದ್ friends group ಅಂತೇಳಿ ಸರ್ಕಾರಿ ಶಾಲೇದ್ ಅಂತೇಳಿ . ಹ್ಮ್ ಅಂದ್ರ್ ನಿಮ್ಮ್ ಪ್ರೌಢ ಶಾಲಿದ ಅಷ್ಟ ನೆನಪ್ ಐತೇನ್ ಪ್ರಾಥಮಿಕದ್ದು ಎಲ್ಲಾ ನೆನಪ್ ಐತ್ರೀ ನಿಮ್ದ್ ಶಾಲಿದ.

ಹಾ ಅಂದ್ರೆ ಪ್ರೌಢದಿಂದ ಪ್ರಾಥಮಿಕ ಪ್ರೌಢಶಾಲೆ ಏನ್ರೀ ಅಂದ್ರ ಎರ್ಡೂ ಅಲ್ಲೇ ಒಂದ ಶಾಲ್ಯಾಗ ಕಲ್ತೀರಿ .

ಸರಿ ಹಾ ಹಾ ಮತ್ತ ಮತ್ ಮಾತಾಡೋಣ್ ಅಂತ ಮತ್ತ ಹಚ್ತೇನ್ ಅಂತ ಮಾತಾಡೋನ್ ಅಂತ್ರೀ.

ಆ ಸರಿ ಸರಿ.

ಆಯ್ತಾ ತಿಂಡಿಯೆಲ್ಲ? ಹ ತಿಂಡಿಯೆಲ್ಲ ಆಯ್ತು, ನಿಂದಾಯ್ತಾ? ಹಾ ನಂದಾಯ್ತು ಎಂತ ತಿಂಡಿ?

ನಂಗೆ ದೋಸೆ.

ಆ ಹೌದು, ಮತ್ತೆ ಓದಿ ಆಯ್ತಾ?

ಓದ್ಲಿಕ್ಕೆ ಕುತ್ಕೊಂಡಿದ್ದೇನೆ ಎಂತ ಅರ್ಥ ಆಗ್ತಿಲ್ಲ, ನಿಂದು ಓದಿ ಆಯ್ತಾ? ಆ ನಂದು ಸ್ವಲ್ಪ ಆಯ್ತು, ಇನ್ನು ಸ್ವಲ್ಪ ಬಾಕಿ ಉಂಟ. ಎಂತ ಅರ್ಥ ಆಗ್ತಿಲ್ವ ನಂಗೆ ಎಂತ ಕೂಡ. ಹೌದಾ? ಸುಲಭ ಇಲ್ವಾ ನಿಮ್ಗೆ?

ಇಲ್ಲ, ಹೋದ್ಸಲಾದ್ರು ಸುಲಭ ಇತ್ತು, ಈ ಸಲ ತುಂಬ tough ಉಂಟು ನಮ್ಗೆ. ಹೌದಾ, ನಮ್ಗೆ ಆದ್ರೆ ಈ ಸಲ ಸುಲಭ ಉಂಟ.

ಹ್ಮ್ ನಮ್ಗೆ ಹೋದ ಸಲ ಸುಲಭ ಇತ್ತು. ಈ ಸಲ ತುಂಬ ಕಷ್ಟ ಉಂಟು, ಎಂತ ಮಾಡುದ ಗೊತ್ತಾಗ್ತಿಲ್ಲ. notes ಕೂಡ ಇಲ್ಲ ನಮ್ಗೆ correct ಆಗಿ, ಎಂತ ಮಾಡುದಂತ ಆಗಿದೆ. ನಿಮ್ಗ್ ಗ್ರಂಥಾಲಯ ಇಲ್ವಾ, ಅದನ್ನು ಬಳಕೆ ಮಾಡುದಿಲ್ವಾ?

ಅದು book ಇಲ್ಲ ಅಂತ ಹೇಳಿದ್ರು ನಾವು ಹೋದದ್ದಕ್ಕೆ, ಸ್ವಲ್ಪ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಈಗ exam ಅಲ ನಾಳೆ ಎಂತ ಮಾಡುದು? ನಮ್ಗುಸ ಹಾಗೆ ಹೇಳಿದ್ರು, ಆದ್ರೆ ನಾವು ಬೇರೆ ಕಡೆಯಿಂದ ಎಲ್ಲ ಮಾಹಿತಿ ಪಡೆದು ಓದ್ತಿದ್ದೇವೆ.

ನಮ್ಗೆ ನಾವು ಬೇರೆ ಕಡೆಯಿಂದ ತರ್ತೆವೆ ಅಂತ ಹೇಳಿದ್ದಕ್ಕೆ, ಬೇಡ ಗ್ರಂಥಾಲಯದಲ್ಲಿ ಸಿಗ್ತದೆ ಹಣ ಎಲ್ಲ ಹಾಳ್ ಮಾಡ್ಬೇಡಿ, ಇಲ್ಲಿಯೆ ತಕೊಳ್ಳಿ ಅಂತ ಹೇಳಿ. ಅಲ್ಲಿ ಹೋಗ್ವಾಗ ಪುಸ್ತಕ ಬರ್ಲಿಲ್ಲ, ಸ್ವಲ್ಪ ದಿನ ಕಾಯ ಅಂತ ಹೇಳ್ತಾರೆ ಎಂತ ಮಾಡುದು ನಾವೀಗ? ಹೌದಾ ನೀವು madam ಹತ್ರ ಹೇಳಿ ಹೀಗೆ ಹೀಗೆ ಅಂತ ಹೇಳಿ.

ಹ madam PDF ಮಾಡಿ send ಮಾಡಿದಾರೆ, ಆದ್ರೆ ಅದ್ರಲ್ಲಿ ನಮ್ಗೆ ಅದು correct ಆಗಿ ಎಂತ ಅಂತ ಗೊತ್ತಾಗ್ತಿಲ್ಲ ಈಗ.

ನೀವು ಅದಕ್ಕಿಂತ ಮುಂಚೆ ಒಂದು ಎ ಪರೀಕ್ಷೆಗೆ ಎರಡು ದಿನ ಇರುವಾಗ ಹೋಗಿ ಕೇಳಿ ಬನ್ನಿ ma'am ಹತ್ರ ಎಂತ ಅಂತ ಹೇಳಿ ಸರಿಯಾಗಿ.

ಅದೇ ma'am ಗೆ ನಾವು phone ಮಾಡಿ ಕೇಳಿದ್ವಿ ಅದ್ಕೆ ಅವರೀಗ send ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಓದ್ಬೇಕು, ಇನ್ನು ಎರಡು ದಿವಸ ಇರುದಲ್ಲಾ exam ಗೆ. ಹಾ ಹೌದು. ನಿಮ್ಗೆ ಎಷ್ಟು ಆರು ಅಲ್ಲ ಆರು ವಿಷಯ ಅಲ್ಲ ಇರುದು? ಹೌದು, ನಿಮಗೆ ಎಷ್ಟುಂಟು?

ಅದು ಎಷ್ಟು ಒಂದುವರೆ ಗಂಟೆದ್ದು exam ಅಂತಲ್ಲೆ, ಎಷ್ಟು ಗಂಟೆಗೆ start ಆಗ್ತದೆ exam. ಒಂಬತ್ತುವರೆಗಿಲ್ಲಾಂದ್ರೆ ಹತ್ತು ಗಂಟೆಗೆ start ಪ್ರಾರಂಭ ಆಗ್ಬೋದು.